ಮತ್ತೆ ಇಲ್ಲಿ ಸ್ವೀಟ್ಗಳ್ ಎಲ್ಲ ಇಟ್ಟಿದರೆ ಚೇರುಗಳನ್ನೆಲ್ಲ ಆಕಿದಾರೆ ಲೈಟ್ ಕೂಡ ಆನ್ ಮಾಡಿದರೆ.

ಮತ್ತೆ ಮೇಲ್ಗಡೆ ಇಲ್ಲೊಂದು ಬಾಕ್ಸ್ ಗಳನ್ನ ಕೂಡ ಇಟ್ಟಿದರೆ ಆ --ಬ --ಇದರ್ ಇದನ್ನ್ ಕೂಡ ಇಟ್ಟಿದರೆ ಸ್ಟೂಲ್ಕೂಡ ಇಟ್ಟಿದರೆ ಬಕೆಟ್ಗ ಳು ಇದೆ ಒಂದು ಕಬ್ಬಿಣದ ಬಗ್ ಇದೆ ಪ್ಲಾಸ್ಟಿಕ್ ಬಕೆಟ್ಕೂಡ ಇದೆ.

ಎಲ್ಲಿ ಗೊಂಬೆಗಳಲ್ಲಿ ನಾಲ್ಕು ಐದು ಸ್ವೆಟರ್ ಗಳನ್ನು ಹಾಕಿದ್ದಾರೆ ಬಟ್ಟೆಗಳನ್ನು ಬೇರೆ ಬಟ್ಟೆಗಳನ್ನು ಅಲ್ಲಿ ಜೋಡಿಸಿದ್ದಾರೆ ಹೊರಗಡೆ ಕೂಡ ಇಲ್ಲಿ ಬಟ್ಟೆಗಳನ್ನ ಜೋಡಿಸಿದ್ದಾರೆ.